ಇದಕರಿಗೆ ತರಕಾರಿಗಳು ಇಲ್ಲಿ ಸಿಗುತ್ತದೆ ಹಣ್ಣು ಮತ್ತು ತರಕಾರಿಗಳು ಇಲ್ಲಿ ಹಣ್ಣಾಗಿರುವುದು ಸಿಗುತ್ತದೆ ಮತ್ತು ತರಕಾರಿಯು ಸಿಗುತ್ತದೆ.

ಕೆಳಗಡೆ ಸಿದ್ದಿಸಿರಿ ಬ್ಯಾಂಕ್ ನೋಡ್ಬೋದು ನಾವು ಎಫ್.ಸಿ. ಬ್ಯಾಂಕ್ ಇದೆ ನಮ್ಮ ಬಿಜಾಪುರದಲ್ಲಿ ಫೇಮಸ್ ಆಗಿರೋ ಬ್ಯಾಂಕ್ .